ಇದು ಬೆಳಗಾಂದ ಬೆಳಗಾಂದಾಗ್ ಇರತಕಂತ ಒಂದು ಹಾಸ್ಪಿಟಲ್ ಇದ ಇದ್ರೊಳಗಾ ನಮಗ್ ಬೆಕ್ಕಾಗಿರುವ ಎಲ್ಲ ಟ್ರೀಟ್ಮೆಂಟ್ ಎಲ್ಲಾದು ಒಂದ್ ಔಷದಿ ಒಚರಪ ಒಚಪರ ಎಲ್ಲಾ ಕೊಡ್ತಾರಾ ಇಲ್ಲಿ --

ಆದ್ರೆ ಯಾವುದೇ ಜನ ಇಲ್ಲಿ ಹೋಗಕ್ಕೆ ಹೆದರಬಾರದು ಯಾಕೆಂದರೆ ಇಲ್ ಇಲ್ಲಿ ಇಲ್ಲಿ ಇರತಖಂತಹ ಎಲ್ಲ ಅಹ್ ಅಹ್ ಚಿಕೆತ್ಸೆ ಉಚಿತವಾಗಿ ಕೊಡುತ್ತಾರೆ.

ದುಷ್ಟ ದೇವರು ಅಂತ ಹೇಳ್ತಾರಾ ಯಾಕೇಂದ್ರ ಈ ಈ ದೇವರು ಬಹಳ ಶ್ರೇಷ್ಠವಾದ ದೇವರು ಅಂತ ಮುಸ್ಲಿಂ ಜನ ನಂಬಿರ್ತಾರ --

ಹೋಗ್ತಾರೆ ಗುಡಿಗೆ ಎಲ್ಲಮ್ ಗುಡ್ಡಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ಜಳಕ ಮಾಡಿ ಎಲ್ಲಮ್ ಗುಡ್ಡಕೆ ಹೋಗಬೇಕೆ ಅನೋ ಅಂತ ಪದ್ದತಿ ಬಹಳ ಕಡೆ ಬಹಲ್ ದಿವಸದಿಂದ ಬಂದಿವ ಅಂತ ಹೇಳ್ತಾರೆ.

ಮತ್ತೌರಿಗ್ ಪಗಾರ್ ಕೊಡ್ತಾರಾ ಪಾಗಾರ್ ಸಾಲ ತುಂಬುಸ್ಕೊತಾರ ಆ ಮತ್ತ ಹದಿನೆಂಟು ವರ್ಷದ ಹುಡುಗರಿಗೆ ಹೆಂಗೆಲ್ಲಾ ರೊಕ್ಕ ತೆಗೆದು ಕೊಡ್ತಾರೆ ಹಿಂಗೆಲ್ಲ ಬಾಳ್ ಮಾಡ್ತಾರೆ ಇಲ್ಲಿ ಪೋಸ್ಟ್ --

ಮತ್ತೆ ಇದು ಬಾಲ ಖುಷಿ ಕೊಡುತತೆ ಇಲ್ಲಿ ಜನ ಹೊರಗಿಂದ ಹೊರಗೆ ನೋಡಕ್ಕೆ ಖುಷಿ ಕೊಡುವಂತಹ ಜಾಗ ಇದ.

ಇದು ಒಂದು ಬ್ಯಾಂಕ್ ಅಂತ ಹೇಳ್ಬಹುದು ನಾ ಇಲ್ಲಿ ಇದು ಎಟಿಎಮ್ ಇದು ಬ್ಯಾಂಕ್ ಅಲ್ಲ ಎಟಿಎಮ್ ಇಲ್ಲಿ ಎಟಿಎಮ್ ದ ನಾವು--

ನಮ್ಮ ಸ್ವಂತ ಒಂದು ಕಾರ್ಡ್ ಇಂದ ವ್ಯಹ ವ್ಯಹಾರವನ್ನ ಸ್ಟಾರ್ಟ್ ಚಾಲು ಮಾಡಬಹುದು.

ಅಲ್ಲಿ ಕಲಿಸ್ತಕಂತ ಶಿಕ್ಷಕರನ್ನ ನೋಡಬೇಕು ಹೊರತು ಆ ಕಟ್ಟಡವನ್ನ ನೋಡಬಾರದು ಅಂತ ಹೇಳ್ತೀನಿ ಮತ್ತು ಇಲ್ಲಿ ಇರುವ ವಾತಾವರಣ ಬಹಳಷ್ಟು ಇಂಪ್ರೊವು --

ಅದು ಸಣ್ಣ ಪುಟ್ಟ ಸಮಾನ್ ಆದ್ರೆ ಕಿರಾಣಿ ಒಳಗೆ ಇರತೇತ್ಲ್ಯಾ ಮಷೀನ್ ಒಳಗೆ ಅತರವಳಗ್ ಮಷೀನ್ ವಳಗ್ ಇಟ್ಟು ತೂಕ ಮಾಡಿ ಕೊಡುತ್ತಾರೆ.

ಇಲ್ಲಿ ಆವಲ ಮತ್ ಇವು ಚಂದ್ ನು ಅನಿಸ್ತವಲ ನೋಡ್ಲಿಕು ಒಂತರ ಅವುಕುರ್ ಮಗು ಬಳ ಒಂತರ ಮಾನಸ ಬೀಳ್ತದ ನಮಗೆ ನಾವು ತಗೋಬೇಕು ನಾವು ಹಚಬೇಕು --

ಮತ್ತ ಆಆ ಡಾಕ್ಟರ್ ಕಿಂತ ಇವರಾ ಜಾಸ್ತಿ ಇವ್ರ ಕೇರ್ ತಗೋಂತಾರ ಹೇಳ್ಬೇಕ್ನಾ ಹೇಳ್ಬೊದು ಯಕ ಅ ಇವ್ರೂ ಆ ಮ್ ಆಆ ಪೇಷಂಟ್ ಗುಳಿಗ್ ಎನಾಗಕ್ಕೂ ಕೊಡುದಿಲ್ಲ ಎಲ್ಲಾರ್ನೂ ಕೇರ್ಲೆ ತಗೋತಾರ ತಂ ಮನಿ ಪರಿ --

ಇದು ಒಂದು ಶಾಲೆ ಅಂತ ಹೇಳ್ಬಹುದು ನಾ ಶಾಲೆ ಶಾಲೆ ಮುಂದೆ ಒಂದು ಅದರ ಮುಂದೆ ಒಂದ ಬಸ್ ನಿಂತತೆ.

ಸಣ್ಣ ಮಕ್ಕಳಿಗೆ ಬಸ್ ಮಾಡ್ತಾರೆ ಯಾಕೆಂದ್ರೆ ನಡುಕೊಂತ ಹೋಗಕ್ಕೆ ಆಗಿರುದಿಲ ಬಹಳ ದೂರ ಬೇರೆ ಬೇರೆ ಊರಿಂದ ಬಂದಿರುತ್ತಾರೆ .

ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂಥ ಅಹ್ ಅಹ್ ಶಿಕ್ಷಕರು ಬಹಳ ನೀಟ್ ಇರತಾರ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇನ್ನ ನೀಟ್ ಇರ್ತಾರ ಅಂತ ಹೇಳಬಹುದು.

ಇದು ಗಾರ್ಡನ್ ಅಂತ ಹೇಳ್ಬಹುದು ಸಿಟಿ ಕಡೆ ಬಹಳ ಮಾಡಿರ್ತಾರೆ ರೀ ಹಿಂಗೇ ಸಿಟಿ ಜನ ಬಹಳ ಅಡ್ಡಾಡುಕೊಂಡು ಬರತಾರೆ ಇಲ್ಲಿ ನೆಮ್ಮದಿ ಸಿಕ್ತತೆ ಅಂತ ವಾಕಿಂಗ್ ಮಾಡ್ತಾರೆ.

ಡಾಕ್ಟರ್ಸ್ಗಳಿಗೆದು ಡಾಕ್ಟರ್ಸ್ ಬರ್ತುಕೊಟ್ಟಿದ್ನ ಮೆಡಿಕಲೌರ್ ಮೆಡಿಕಲೌರ್ ತಗೋರಿ ಅಂತ ಹಿಂಗಾ ಜನ ಡಾಕ್ಟರ್ ಕಡೆ ಹೇಳ್ತಾರ.

ಯಾಕೆ ಹುಟ್ಟೋದು ಮುಳುಗೋದು ಮಾಡುತಿರ್ತಾರೆ ಅಲ್ಲಿ ಒಂದು ತರ ಬೇರೆ ಒಂದು ಕವಿದ ವಾತಾವರಣ ಒಂತರ ವಾತಾವರಣ ಮಸ್ತ್ ಅನಿಸ್ತದ ರೀ ಅಲ್ಲಿ ನಿಂತ್ರು ಬಾರಿ ಅನಿಸ್ತೈತಿ.

ಅವರಿಗೆ ಒಂತರ ಬೇರೆ ಚಲೋ ಚಲೋ ಮಾತ್ ಮಾತಾಡಿ ಅವರಿಗೆ ಹೇಳ್ತಾರೆ ಅವರಿಗೆ ಒಂತರ ಖುಷಿ ಕೋದಂತಹ ಜಾಗ ಅದು ನಮಾಜ್ ಸ್ಥಳ ಅಂತ ಹೇಳ್ಬಹುದು ನಾ --

ಮೇಲ ಬ್ರಿಡ್ಜ್ ಇರ್ತಯ್ತಿ ರೀ ಗಾಡಿ ಹೋಗಕ್ಕ ಒಂದು ಸೈಡ್ ಇದುನ್ ಮಾಡಿರ್ತಾರೆ ಆಚ ಕಡೆ ಇಚ್ಚೆ ಕಡೆ ಇರ್ತತೀ ಕೆಳಗೂನು ಪೂರ್ತಿ ನೀರ್ ಇರ್ತಯ್ತಿ--

ಕಡಿಮೆ ರಟ್ ಒಳಗೂ ಸಿಕ್ತಾವ್ರಿ ಅಲ್ಲಿ ಇಂಗ ಜನ ನೋಡ್ರಿ ಈಗ ಸಲ್ಪ್ ಸಲ್ಪ ಒಬ್ರ ಇಬ್ರ ಕುಂತಲೆ ಇಂತು ಒಳಾಗ್ ಹೋಗಲ್ಲ ಏಕೆಂದ್ರೆ ಅವರು ಜಾಸ್ತಿ ರೊಕ್ಕ ಹೇಳ್ತಾರೆ ಎಲ್ಲಿದ್ ಕೊಡುದ್ಪಾ ಇಂಗೆಲ್ಲ ಯೋಚನೆ ಮಾಡುತ್ತಾರ.

ಅಹ್ ಅವ್ರ್ನ ನೋಡಿ ನಾವು ಮಾಡಬೇಕು ಅಂತ ಹಿಂಗೆಲ್ಲಾ ಆಡ್ತಾರರೀ. ಅದ ಇನ್ನೊಂದಿಷ್ಟ್ ಜನ ತಿಳುವಳಿಕಿ ಇಲ್ಲದಿದ್ದವರು ಹಿಂತ್ರಾಗ್ರಿ ಅವ್ರುನ ಕೆಟ್ಟ ಬಾವನೆಯಿಂದ ನೋಡದು. ಅವರಿಗೆ ಏನರೆ ಏನರೆ --

ಇದು ನೋಡ್ರಿ ಗಂಡು ಹುಡುಗೂರು ಹೋಗುವಂತಹ ಇದು ಒಂದು ತರ ಜಿಮ್ ಅಂತ ಹೇಳಬಹುದು ಜಿಮ್ ಅಂತ ಹೇಳಬಹುದು ಇಲ್ಲೇ.

ನೀರು ಹಾಷಿದಾರು ಏನೋ ಪಲ್ಲೆ ಹಾಕ್ಯ ಏನೋ ಹಾಕಾರಿ ಅಲ್ಲಿ ಅದ್ರ ಮೇಲೆ ನೀರ ಹಷ್ಯರಿ ಲೈನ್ ಪ್ರಕಾರ ನೀರು ಹಾಸ್ಕೊತ ಹೋಗ್ಯಾರಿ ಎಷ್ಟು ಚಂದ್ ಆಂಸ್ಟತೆ ನೋಡ್ರಿ ಹೊಲ ನೋಡಕ.

ಆಚ್ಕಡೆ ಇಚ್ಕಡೆ ಎರಡು ಕಡೆ ನೀರು ಹಚ್ಚರ ನೋಡ್ರಿ ಎಷ್ಟು ಹಸೀರ್ ಕಾಣಕತತೆ ನೋಡ್ರಿ --

ನಮ್ಮ ಶಾಲೆಯ ಹುಡಿಗ್ಗಿಯರು ಭರತನಾಟ್ಯಮ್ವನ್ನು ಮಾಡುತಿ್ದಾರೆ--

ಬಾ ನೋಡಕಾದ್ರ ಮೇಲೆ ಕಾಯೆಲ್ಲಾ ಹಾಕಿರ್ತಾರ ನೋಡ್ರಿ ಕಾಜು ಅದಾ ಬಾದಾಮ್ ನಾ ದ್ರಾಕ್ಷಿ ಹಿಂಗ್ ಎಲ್ಲ ಹಾಕಿರ್ತಾರ ನೋಡ್ರಿ ತಿನ್ನಾಕದ್ರೂ ಹುಡುಗುರ್ಗೂ ಒಂತರ ಇಂಟರೆಸ್ಟ್ ಬರ್ತಿತಲ್ರಿ.